ಇದು ಒಂದ ಫುಟ್ ವೆರ್ದ್ ಅಂಗಡೈತಿ. ಇಲ್ಲಿ ಅಹ್ ಯೆಲ್ಲೋ ಕಲರ್ ಶೂಸ್ ಅದಾವು. ವೈಟ್ ಕಲರ್ ಶೂ ಅದು ಅದಾವು.

ಗಾಡಿ ನಂಬರ್ ಕೆಎ ಟ್ವೆಂಟಿ ನೈನ್ ಎಫ್ ಒನ್ ಫೈವ್ ಟೂ ಸಿಕ್ಸ್ ಅದ ಮತ್ ಇದ್ರ ಇಲ್ ಮುಂದ ಎರಡು ಫಂಗಸ್ ಲೈಟ್ ಅದಾವು. ಮತ್ತಿದ್ರು ಬಜಕ್ಕೂ ರೆಡ್ ಕಲರ್ ಬಸ್ ನಿಂತದ.

ಇದು ಒಂದು ಬಸ್ ಸ್ಟಾಪ್ ಐತೆ ಈ ಬಸ್ ಇಲ್ಲಿ ಎರಡು ಬಸ್ ಅದವು ಬಸ್ಸು ಹೋಗೋದು ಬರೋದು ಎಕ್ಸಿಟ್ ಆಗೋದು ಐತಿ.

ಎಲ್ಲ ಕಲ್ಲು ಅದು ಇಟ್ಟಾರಾ ಮತ್ತ ಹಿಂದ ಒಂದ್ ಗಿಡ ಅದ ಇಲ್ಲಿ ಇನ್ಹ ಭಾಳ ಗಿಡ ಅದವ್ ಒಂದತರ್ ನೇಚರ್ ಹಂಗ್ ಐತಿ. ಒಳಗ್ ಎಲ್ಲ್ ಭಾಳ ನೋಡುವಂತದ್ ಐತಿ.

ಇದು ಎಲ್ಲಾ ಇಲ್ಲಿ ಗಿಡ ತೆಂಗಿನ ಗಿಡ್ಡ ಐತಿ ಇಲ್ಲೆಲಲ್ ಗಿಡ್ಡ ಬಹಳ ಇದವು ಹಿಂದ ಒಂದು ಮಾವಿನ ಗಿಡ್ಡ ಆದವು.

ಮತ್ತಿದ್ರಾ ಈ ಬುಲೆಟ್ ಗ ಆಹ್ ಲೈಟ್ಸ್ದು ಎಲ್ಲಾ ಐತಿ ಮಿರರ್ ಐತಿ ಮತ್ತಿದ್ರ ಈ ಎಲ್ಲಾ ಶೋಪ ನಾಗು ಒಂದ್ ಮಿರೋರ್ ಅದ. ಎಲ್ಲ ಐ--

ರೆಡ್ ಕಲರ್ ಕುರ್ಚಿ ಅದಾವು ಮತ್ ಇದ್ರ ಟೇಬಲ್ ಅದ ಮತ್ ಇದ್ರವು ನೀರ್ ಕುಡಿಯೋ ಜಗ್ಗ್ ಅದ ಮತ್ ಇದ್ರವ ಒಂದ್ ಸ್ಟಿಕ್ಕರ್ ಅದ.

ಇದು ಒಂದು ನದಿಯ ಇದೆ ನದಿಯೊಳಗ ಬಹಳ ನೀರದೇ ಅಲ್ಲ ಬಾಜು ಕಡೆ ಗಿಡದ ಹೂ ಅದು ಇದು ಬಹಳ ಗುಡ್ಡ.

ಈ ಚಿತ್ರದಲ್ಲಿ ದೊಡ್ಡ ದೊಡ್ಡ ಗಿಡಗಳು ಅದಾವೋ ತೆಂಗಿನ್ ಗಿಡ ಅದಾ ಮತ್ ಇದ್ರಲ್ ಇನ್ನ ದೊಡ್ದು ಗಿಡಗಳು ಆದವು ಬ್ಯಾರೆ ಬೇರೆ ಮತ್ತಿಲ್ಲಿ ಭಾಳ್ ಮಂದಿ ಆದರೂ ಆಟ ಅಡಕ್ಕಟ್ಟರು ಕ್ರಿಕೆಟ್ಟು .